ಮತ್ತೆ ಇಲ್ಲಿ ಯಾವುದೋ ಒಂದು ಕಟ್ಟಡ ಇರೋದನ್ನ ನೋಡಬಹುದು. ಅದಕ್ಕೆ ಆಹ್ ವೆಹಿಕಲ್ಸ್ ಒಂದು ಅಂದ್ರೆ ಒಂದ್ ಲಾರಿ ಒಂದು ಕಾರು ಅಲ್ಲಿ ಬಂದಿರುವಂತದ್ದು ಅಂದ್ರೆ ಏನೋ ಒಂದು ಕೆಲಸಕ್ಕೆ ಬರ್ತಾ ಇರೋಂತದ್ದನ್ನ ನೋಡ್ಬೋದು.

ಈ ಒಂದ ಚಿತ್ರದಲ್ಲಿ ಕಾಣಿಸ್ತಾ ಇರೋವಂತದ್ದು ಒಂದು ದೊಡ್ಡ ಕಟ್ಟಡ ಇದೆ ಅದರ ಮುಂದುಗಡೆ ಒಂದು ಗೇಟ್ ಅನ್ನ ಮಾಡಿರೋಂತದ್ದ ಕಾಣಿಸ್ತಾ ಇದೆ.

ಅಂದ್ರೆ ಇಲ್ಲಿ ಒಂತರ ಹಸ್ರು ಅಂದ್ರೆ ಇಡೀ ಇದೆ ಹಸರಾಗಿ ಕಾಣಿಸ್ತಾ ಇರೋಂತದ್ದನ ಈ ಒಂದು ಚಿತ್ರದಲ್ಲಿ ನೋಡಬಹುದು .

ಈ ಚಿತ್ರದಲಿ ಒಂದು ನದಿ ಇದೆ. ಒಣಗಿರುವ ಮರಗಳನ್ನು ನೋಡಬಹುದು. ನದಿಯಲ್ಲಿ ನೀರು ತುಂಬಿದೆ